ಕೇವ ಈ ಚಿತ್ರದಲ್ಲಿ ಐ_ಎ_ಎಸ್ ಅಂಡ್ ಕೆ_ಎ_ಎಸ್ ದೊಡ್ಡದಾಗಿ ಬೋರ್ಡ್ ಅನ್ನು ಕಾಣುತ್ತೇವೆ.

ಚಿತ್ರದಲ್ಲಿ ಬಾಗಿಲ ಮುಂದೆ ಕುಳಿತಿರುವ ಒಬ್ಬ ಮನುಷ್ಯನನ್ನು ಕಾಣುತ್ತೆವೆ.

ಆಲ್ಲಿರುವ ಒಂದು ಕುರ್ಚಿಯನ್ನು ಕೂಡ ನಾವು ಗಮನಿಸಬಹುದು.

ಮುಖ್ಯವಾಗಿ ಮೊದಲಿಗೆ ಶ್ರೀ ಸಾಯಿ ಪೂಜ ಭಂಡಾರ ಅಂಗಡಿಯನ್ನು ಕಾಣುತ್ತೆವೆ ಎಡಬದಿಯಲ್ಲಿ ಕ್ಯಾಂಡಿಮೆಂಟ್ಸ್ ಅಂಗಡಿಯನ್ನು ಕೂಡ ಕಾಣುತ್ತೆವೆ.

ಅದರ ಹಿಂಬದಿಯಲ್ಲಿ ಹಲವಾರು ಪುಸ್ತಕಗಳು ಭಾರತದ ಧ್ವಜ--

ಫ್ಯಾನ್ ಮತ್ತು ಎರಡು ಟ್ಯೂಬ್ ಲೈಟ್ ಗಳು ಆನ್ ಆಗಿರುವುದನ್ನ ಕಾಣುತ್ತೇವೆ.

ಕೌಂಟರ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಹಲವಾರು ವ್ಯಕ್ತಿಗಳಲ್ಲಿ ನಿಂತಿರುವುದನ್ನು ಕೂಡ ನಾವು ಗಮನಿಸುತ್ತೇವೆ ಕಬ್ಬಿಣದ ಪಿಲ್ಲರ್ ಗಳು ತಯಾರಾಗಿದ್ದಾವೆ.

ಚಿತ್ರದಲ್ಲಿ ನಾವು ಏನನ್ನು ಗಮನಿಸ್ತಿನಿ ಅಂದ್ರೆ ಇದು ಆರ್ಟ್ ಅಂಡ್ ಕ್ರಾಪ್ಟ ಚಿತ್ರವಾಗಿದೆ.